ಅದು ಡುಂಡ್ ಡುಂಡ್ ಆಗಿದೆ ಮತ್ತೆ ಅಗಲಎಲ್ಲು ಬಿಡ್ತಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಇದೆ. ಗಿಡಗುಳೆಲ್ಲ ತುಂಬಾ ಚೆನ್ನಾಗಿ ಇದೆ.

ಹೊರಗಡೆ ಮಣ್ಣಿನ ವಾತಾವರಣ ಅಂದ್ರೆ ಸ್ವಲ್ಪ ಕೆಲಸ ನಡೀತಾ ಇದೆ ಇದರದ್ದು ನಿಲ್ಸಿಲ್ಲ ಅಂತ ಅರ್ಥ.

ಮತ್ತೆ ಇಲ್ಲಿ ದೊಡ್ಡದಾದಂಥಹ ಮರವು ಕೂಡ ಇಲ್ಲಿ ಕಾಣಿಸ್ತಾ ಇದೆ.

ಈ ಕಡೆ ನೋಡಬಹುದು ಯೇಟ್ ಚೆನ್ನಾಗಿ ಪಳ ಪಳ ಅಂತ ಹೊಳಿತಾ ಇದೆ ಟೈಲಸಗಳು ನೋಡೋಕೆ ತುಂಬಾ ಸುಂದರವಾಗಿದೆ.

ಇದ್ ನೋಡಲು ತುಂಬಾ ಚೆನ್ನಾಗಿದೆ ಕಟ್ಟಡ ಮತ್ತೆ ಇದು ಬಹು ಅಂತಸ್ತಿನ ಅಂದ್ರೆ ಮೂರೂ ಅಂತಸ್ತಿನ ಕಟ್ಟಡವಾಗಿದ್ದು.

ಈ ಗಾಜಿನ ಇದು ನೋಡಲು ತುಂಬಾ ಸುಂದರವಾಗಿದ್ದು ಪಳ ಪಳ ಅಂತ ಹೊಳಿತಾ ಇದೆ.

ಆ ಮತ್ತೆ ಅಕಾರ್ಶ್ವದ ಬಣ್ಣ ಎಲ್ರು ಕೂಡ ತುಂಬಾ ಇಷ್ಟ ಆಗೇ ಆಗುತ್ತೆ ಎಲ್ರು ಕೂಡ ಇದನ್ನ ತುಂಬಾಇಷ್ಟ ಪಡ್ತಾ--

ನಾವ್ ಇಲ್ಲಿ ಕುತ್ಕೊಳ್ ತರೆ ಕೂದಲು ಸರಿ ಮಾಡಿಕೊಳ್ಳೋರು ಮತ್ತೆ ಇದು ಜೆಂಟ್ಸ್ನ ಒಂದು ಪಾರ್ಲರ್ ಅಂತಾನೆ ಹೇಳ್ಬಹುದಾಗಿದೆ.

ಆಹ್ಹ್ ಒಬ್ಳು ಹುಡುಗಿ ಅಂದ್ರೆ ಇವ್ರು ಹು ಡಾಕ್ಟರ್ಸ್ ಅನ್ಸುತ್ತೆ ಇವ್ರು.

ನೋಡಿ ವೈಟ್ ಕಲರ್ನ ಕೋಟು ಹಾಕೊಂಡಿದ್ದಾರೆ ಒಂದು ಬ್ಯಾಗ್ ಹಾಕೊಂಡಿದ್ದಾರೆ ಇವ್ರು--

ಆಹ್ಹ್ ಮತ್ತೆ ನೋಡಬಹುದು ತುಂಬ ಚೆನ್ನಾಗಿರುವಂತಹ ಅಂದರೆ ಮೂರೂ ರೀತಿಯಲ್ಲಿ ಮೂರೂ ಸ್ಟೆಪ್ಗಳಲ್ಲಿ ಇಲ್ಲಿ ದೀಪಗಳು ಇವೆ.